ಆಹ್ಹ್ ಫೀಸ್ ಬಂದು ಜಾಸ್ತಿ ಇದೆ ಮೇಡಮ್ ಮಕ್ಕಳಿಗೆ ಜಾಸ್ತಿ ಇದೆ ಹುಡುಗರದು. --

ಕನ್ನಡಿಗರಿಗೆ ಅಂತಾರೆ ಇವಾಗ ಕನ್ನಡ ದಲ್ಲಿ ಇದ್ದ ಈ ಕನ್ನಡವನ್ನು ಬಹಳ ಗೊವೆರ್ನ್ಮೆಂಟ್ ಕನ್ನಡ ಎಜುಕೇಶನ್ ಚನ್ನಾಗಿದೆ ಇದು ಕನ್ನಡ ಮೀಡಿಯಂ ಬಹಳ ಜನ ಇಂಗ್ಲಿಷ್ ಗೆ ಹ್ಹ್ ಕಬ್ಬಡಿ ಖೋ ಖೋ ಇದೆಲ್ಲ ಚನಾಗಿ ಎಲ್ಲಾ

ಇವಾಗೆಲ್ಲಾ ಕೆತ್ತಿನ ಕಲ್ಲಿನ ಶಿಲೆಗಳು ಎಲ್ಲಾ ಒಳ್ಳೆ ಚನಾಗಿದೆ ಆವಾಗಿನ ಕಾಲಕ್ಕೆ ಬಹಳ ಶಿಲೆಗಳು ಈ ಕಂಬಗಳು ಎಲ್ಲಾ ಬಹಳ ಚನ್ನಾಗಿ ಡೂರೋ ಪೈಂಟ್ ಅವಾಗೆಲ್ಲ ಎಲ್ಲಾ ಕೆತ್ತಿತ್ತಿದ್ದರು ಇವಾಗೆಲ್ಲಾ ಇವಾಗ ಬಂದು ಮಿಷಿನ್ ಮಾಡಿ--

ಇವಾಗ ಬಂದು ಪೋಸ್ಟ್ ಅಂತೇ ಅದು ಅಂತೇ ಬಹಳ ರಿಸ್ಕ್ ಲಿಸ್ಟ್ ಅಂತೇ ಅವೆಲ್ಲಾ--

ಒಟ್ಟು ಮೊಹರಂ ಬಂದ್ರೆ ನಮ್ಮ ಎಲ್ಲಾ ದೇವರುಗಳನ್ನೂ ಫಸ್ಟು ನಾವು ಅದು ಮಾಡೋದು ಮೊಹರಂ ಬಹಳ ದೊಡ್ಡ ಜಾತ್ರೆ ಥರ ಅಷ್ಟು ಚನಾಗ್ ಮಾಡ್ತಾರೆ ಅಲ್ಲಿಗರು